ಇದ್ರ್ ಹೆಸರು ಜಿಮ್ ಅಂತ ನಾವು ಇದ್ರಲ್ಲಿ ಹೋಗಿ ಜಿಮ್ ವ್ಯಾಯಮ ಮಾಡೋದ್ರಿಂದ ನಮ್ಮ ಫ್ಯಾಟ್ ಕಡಮೆ ಆಗುತ್ತೆ ಮತ್ತೆ ಬಾಡಿ ನ ಬಿಲ್ಡ್ ಮಾಡಬೋದು ಒಳ್ಳೆ ಕಾಂಪಿಟಿಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೋದು.

ಇದು ನೋಡಲು ಕೂಡ ತುಂಬಾ ಸುಂದರವಾಗಿ ಇರ್ತದೆ ಇದು ಫೋಟೋಶೂಟ್ ಮಾಡೋಮುಂದ ಆಗ್ಲಿ ಇನ್ನೊಂದ್ ಮತ್ತೆ ತುಂಬಾ ಚನ್ನಾಗ್ ಕನಸು --.

ಥೀಯೇಟರ್ ಥೀಯೇಟರ್ ಒಂದು ಮನೋರಂಜನೀಯ ಸ್ಥಳವಾಗಿದೆ.

ನಾನ್ ಬೇರೆ ಮುಂದೆ ದೇವಸ್ಥಾನ ಇದೆ ಎಂದು ಇದು ಮುನ್ಸೂಚನೆಆಗಿದೆ ಹಾಗು ಸ್ವಾಗತವನ್ನು ಕೋರುವ ಲಕ್ಷಣ ಎಂದು ಕರೆಯಬಹುದು ಆಗಿದೆ.